ಇಲ್ಲಿ ಡಾಕ್ಟರ್ಸ್ ಪೇಶಂಟ್ಸ್ ಮತ್ತೆ ಹಲವಾರು ಜನ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾರೆ ವೆಹಿಕಲ್ ಪಾರ್ಕಿಂಗ್ ಟೂ ವೀಲರ್ ಆಗ್ಲಿ ಫೋರ್ ವೀಲರ್ ಆಗ್ಲಿ ಮಾಡ್ತಾರೆ.

ಇದು ನಮ್ಮ ರಯ್ಚೂರ್ನಲ್ಲಿರುವ ಐ.ಬಿ ರೋಡ್ತಲ್ಲಿ ಇರುವ ರಸ್ತೆ ಇದು ಇಲ್ಲಿ ಟೂ ವೇ ವೆಹಿಕಲ್ಸ್ ಹೋಗ್ಬಹುದು ಇಲ್ಲಿ.

ಹಂಗೆ ಇಲ್ಲಿ ಬಹಳಷ್ಟು ಡೆವೆಲೊಪ್ ಆಗ್ತಿದೆ ಈ ರೋಡ್ತಲ್ಲಿ ಇವಾಗ ಡ್ರೆಸ್ ಪರ್ಚೆಸಿಂಗ್ ಆಗ್ಲಿ --

ಹೋಗ್ಬೋದು ಇಲ್ಲಿ ಮತ್ತೆ ಚಿ-ಚಿಕ್ಕ ಮಕ್ಕಳ ಸಲುವಾಗಿ ಕೂಡ ಆಟ ಸಾಮಾನ್ಗಳು ಆಹ್ಹ್ ಮತ್ತೆ ಜೋಕಾಲಿ --

ಇದನ್ನು ಮಹಿಳೆ ಒಬ್ಬ ಮಹಿಳೆ ಆ ಮೇಡಂ ನಂಗೆ ಪರಿಚಯ ಇದ್ದಾರೆ ಅವ್ರೆ ನಡುಸ್ತಾರೆ ಇದೆಲ್ಲಾ ಯೋಗ --

ಮಹಿಳೆಯರಿಗೆ ಯೂಸ್ಫುಲ್ ಆಗುತ್ತೆ ಯೋಗ ಮಾಡೋದ್ರಿಂದ ಅದೊಂದು ಡಿಪ್ರೆಶನ್ನಿರುವಂತ ಮಹಿಳೆಯರು ಎಷ್ಟೆಲ್ಲಾ ಸ್ಟ್ರೆಸ್ಫುಲ್ ಇರುತ್ತೆ ಒಬ್ರಿಗೆ ಅದೆಲ್ಲ ರಿಲೀಫ್ ಸಿಗುತ್ತೆ ಇದ್ರಿಂ --

ಇದು ನಮ್ಮ ರಾಯಚೂರು ನಲ್ಲಿ ಇರುವಂತಹ ಇಸ್ಕಾನ್ ಟೆಂಪಲ್ ಹಿಂದ್ಗಡೆ ಬಹಳಷ್ಟು ಒಂದ್ ಟೂ ಥ್ರೀ ಕಿಲೋಮೀಟರ್ಸ್ --

ತರ ಇಲ್ಲಿ ಬೋಟಿಂಗ್ ಕೂಡ ಇದೆ ಇಲ್ಲಿ ಬಹಳಷ್ಟು ಆಕ್ಟಿವಿಟೀಸ್ ಕೂಡ ಮಾಡ್ಸ್ --

ಮತ್ ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬಂದು ಪರ್ಚೆಸ್ ಮಾಡ್ಬಹುದು ಚೆನ್ನಾಗಿದೆ ಎಲ್ಲ ಇಲ್ಲಿ ಬಂದು --

ಕಡಿಮೆ ಒಂದು ದರದಲ್ಲಿ ಬೇರೆ ಬೇರೆ ಹೋಗುವಕ್ಕಾಗಿ ರೈಲ್ವೆನೇ ಬೆಸ್ಟ್ ಅಂತ ನನ್ಗ್ ಅನ್ಸ್--

ಇದು ಮದ್ವೆ ಸೀಸನ್ಗಳಿಗಾಗಿ ಇಲ್ಲೆಸ್ಟ್ ಬಹಳಷ್ಟು ಜನ ತಗೋಂತಾರೆ ನಾನು ಕೂಡ ಇಲ್ಲಿ ಕರೀದಿ ಮಾಡಿದ್ದೇನೆ ನನ್ನ --

ಇಲ್ಲಿ ನಾನ್ ಖರೀದಿ ಮಾಡಿದ್ದೇನೆ ಇಲ್ಲಿರುವಂತ ಬಟ್ಟೆಗಳ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ --

ಇವರು ತೆಗೆದುಕೊಂಡಂತ ಸೆಲ್ಫಿ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಇರುವಂತ ವೀವ್ ಕೂಡ ತುಂಬ ಚೆನ್ನಾಗಿದೆ.

ಇಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಒಂದು ರಾಯಲ್ ಆಗಿರುವಂತಹ ಫೆಸಿಲಿಟೀಸ್ ಆಗಿರುತ್ತೆ ರೂಮ್ ಕೂಡ ಅಷ್ಟೇ ಬಹಳಷ್ಟು ಚೆನ್ನಾಗಿರ್ತವೆ.

ಬಂದು ಚೆನ್ನಾಗಿ ಮಕ್ಕ್ಳಿಗ್ ಕೂಡ ಚೆನ್ನಾಗಿರುತ್ತೆ ಒಂದು ಚಂದ ಫ್ರೆಶ್ ಏರ್ ಇರುತ್ತೆ ಫ್ರೆಶ್ ಏರ್ ಸಿಗುತ್ತೆ.

ನಮ್ಮ ರಾಯಚೂರಿನಲ್ಲಿ ಆಹ್ಹ್ ಬಹಳಷ್ಟು ಡಾನ್ಸ್ಗಾಗ್ಲಿ ಸಾಂಗ್ಗಾಗ್ಲಿ ಬಹಳಷ್ಟು ಮಹತ್ವ ಕೊಡ್ತಾರೆ.

ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಸಲುವಾಗಿ ಅಂತಾನೇ ಒಂದು ಸ್ಥಳ ನಿರ್ಮಿಸಿದ್ದಾರೆ.

ಬಂದು ಇಲ್ಲಿ ರಿಪೇರಿ ಮಾಡ್ಸಬೋದು ಸ್ಟೇಷನರಿ ಸಾಮಾನ್ ಕೂಡ ದೊರುಕ್ತಾವೇ ಇಲ್ಲಿ ಒಂದು ಕಡಿಮೆ --

ನಮ್ಮ ರಾಯಚೂರಿನಲ್ಲಿ ಪ್ರತಿಯೊಂದು ಹಬ್ಬಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲ್ಪಡು --

ಈವಾಗ ದೀಪಾವಳಿ ಆಗಲಿ ಆಹ್ಹ್ ದಸರಾ ಆಗಲಿ.

ಪ್ರತಿಯೊಂದು ಹಬ್ಬಗಳನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇದು ಗೌರಮ್ಮ --

ಪ್ಳೇ ಡ್ರೆಸ್ ಗಳು ದೊರಕ್ತವೇ ಎ ಎಂತದ್ದೇ ಸೀಸನ್ ಆಗ್ಲಿ ಪ್ರತಿಯೊಂದು ಸೀರೆಗಳೂ ಮಹಿಳೇಯೀಗೇ --

ಇವೇನ್ ಗುಡ್ಡಗಳನ್ ನೀವ್ ನೋಡ್ತಿದ್ದೀರಲ್ಲಾ ಇದು ರಯ್ಚೂರಿನಲ್ಲಿ ಒಂದು ನವೋದಯ ಹೋಗುವಂತ ನವೋದಯ ಕಾಲೇಜ್ ಹೋಗುವಂತ ರಸ್ತೆಯಲ್ಲಿ ನೀವು ಕಾಣ್ಬೋದು ಇಂತ ಅಂತ ಗುಡ್ಡಗಳು .

ಅಲ್ಲಿ ಒಳಗೆ ಕುಂತಂತ ವ್ಯಕ್ತಿಗಳು ಹೇಗೆಗ್ ನಡ್ದಿದೆ ಎಲ್ಲಪ್ ಕೆಲ್ಸಗಳು ಹೆಂಗ್ ನಡ್ದಿದೆ ಕರೆಕ್ಟ್ ಟೈಮ್ ಟೈಮ್ ನಡ್ಡಿದೆ ಎಲ್ಲ ವರ್ಕರ್ಸ್ ಎಲ್ಲ --

ಎಸ್.ಬಿ.ಐ ಬ್ಯಾಂಕ್ ನಂದು ಸಹ ಎಸ್.ಬಿ.ಐ ಬ್ಯಾಂಕಿನ ತರಹ ಅಕೌಂಟ್ ಇರೋದು ಅಲ್ಲೇ.

ಇವಾಗ ಏ.ಟಿ.ಎಮ್. ಬೇಕಾಗುತ್ತೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದಕ್ಕೂ ನಾವು ಬ್ಯಾಂಕಿಗೆ ಹೋಗೋದು ಅವಸರ ಇರುದಿಲ್ಲ.

ನಮ್ಮ ರಯ್ಚೂರಿನಲ್ಲಿ ಇರುವಂತಹ ಒಂದು ಕಾಫಿ ಶಾಪ್ .

ನಾನು ನನ್ನ ಸ್ನೇಹಿತರೊಂದಿಗೆ ಬಹಳ ಸಲ ಹೋಗಿದ್ದೇನೆ ನಾನ್ ಈ ಕಾಫಿ ಶಾಪ್ಗೆ .

ನಾವ್ ಚೇಂಜಸ್ ಕೂಡ ನೋಡ್ಬೋದು ನಮ್ ಬಾಡಿಗಯಲ್ಲಿ --

ಕೋಳಿಗಳು ಹುಂಜಗಳು ಸುಮಾರಷ್ಟು ಇರ್ತದೆ ನಮ್ಮ ರಾಯಚೂರನಲ್ಲಿ ನೀವ್ ಕಾಣ್ತಾ ಇದ್ದೀರಾ.